ನದಿಯಲ್ಲಿ ಬತ್ತ ಬೆಳೀತಾರೆ ಮತ್ತೆ--

ಬಂದೋರಿಗೆಲ್ಲ ಪ್ರಸಾದ ಮಾಡ್ತಾರೆ ಅನ್ನದಾನ ಇರುತ್ತೆ ಅದೆಷ್ಟು ಜನ ಬಂದ್ರು ಎಷ್ಟು ಸಾವಿರ ಜನ ಬಂದ್ರು ಕೂಡ ಅನ್ನದಾನ ಪ್ರಸಾದ ಇರುತ್ತೆ ಪ್ರತಿ ಅಮಾಸೆಗೆ.

ಕ ಹಾಸ್ಪಿಟಲ್ಸ್ ಸೇರ್ಸುತ್ತೆ ಅದು ಏಕೆಂದರೆ ಅದು ಬಾಳ ಪೊಲ್ಯೂಷನ್ ಇದೆ ಅಲ್ಲಿ ಅಲ್ಲಿಂದ ಜನರಿಗೆ ಎಲ್ಲ ಬಹಳ ಪ್ರಾಬ್ಲಮ್ ಆಗುತ್ತೆ ಅಲ್ಲಿ ಕೆಲಸ ಮಾಡೋರು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ.